ನಾನ್ English subject ಮಾಡ್ತಾ ಇದ್ದೇನೆ. ಓಹ್ ಹೌದಾ? ಹೇಗೆ ಆಗ್ತದೆ?

ಹಾ. ಮಕ್ಕಳ ಜೊತೆಗೆ ಬೆರ್ತು. ಹಾ ಹಾ. ಒಳ್ಳೆಯಾ. ಆಹ್ ದಿನಚರಿ ನಮ್ಮದು. ಹ ಹ ಹಾ. ನೀವು ಏನು English medium ಹೋದದ್ದ? ಕನ್ನಡ medium ಹೋದದ್ದ? ನಾನು ಕನ್ನಡ medium ಗೆ ಹೋದದ್ದು ಆದ್ರೆ, ಈಗ subject ನನ್ನದು English ಕಲಿಸ್ತಾ ಇದ್ದೇನೆ.

ಹಾಗಾದ್ರೆ ನೀವ್ brilliant student ಆ ಅಂತ ಅಲ್ವಾ?

Average student ಯೇ ಆಗಿದ್ದೆ. ಆದ್ರೇ English ಅಲ್ಲಿ ನನ್ಗೇ ಹೆಚ್ಚು ಆಸಕ್ತಿ ಇತ್ತು, ಹಾಗೇ English methodology ಯನ್ನು ತೊಕೊಂಡೆ.

ಹ ಹಾ. B.Ed ಮಾಡಿದ್ರಾ ನೀವು? B.Ed ಕೂಡ ಮಾಡಿದ್ದೇನೆ, MA ಕೂಡ ಮಾಡಿದ್ದೇನೇ, masters degree .

ನಾನು first PUC , second PUC ಗೆ ಕಲಿಸ್ತಾ ಇದ್ದೇನೆ. ಹ ಹ ಹ, ಹೀಗೆ education ಎಲ್ಲ ಹೇಗೆ ಉಂಟು? ಪರ್ವಾಗಿಲ್ಲ, ಮುಂಚಿನ ಹಾಗೇ education standard of education ಸ್ವಲ್ಪ change ಆಗಿದೆ.

ಮತ್ತೇ students level ಕೂಡಾ, IQ ಕೂಡ ಸ್ವಲ್ಪಾ ಆಹ್ ಕಡಿಮೆ ಆಗ್ತಾ ಬರ್ತಾ ಇದೆ. ಕೆಲವರಿಗೆ interest ಇಲ್ಲಾ ಕಲೀಲಿಕ್ಕೆ.

ಮತ್ತೇ ಆದ್ರೆ scoring ಜಾಸ್ತಿ ಸಿಗ್ಬೇಕು ಅಂತ ಹೇಳ್ಕೊಂಡು, ಒಂದು ರೀತಿಯಲ್ಲಿ competitive ಆಗಿದ್ದಾರೆ ಈಗ ಎಲ್ಲ. students ಗಳು, ಹಾಗೆ. ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್, ಹಾಗೆ.

ಮತ್ತೇ ಈಗ, ಅಹ್ ಈಗ full theory ಅಲ್ಲಲ್ಲ? practicals ಕೂಡ ಉಂಟಲ್ವಾ? ಹೌದು. Science subject ಗಳಿಗೆಲ್ಲ theory practical ಎಲ್ಲಾ ಇದೆ. ನಮ್ಮಲ್ಲಿ ನಮ್ಗೆ assignments ಬರಿಸ್ಬೇಕು.

ಮತ್ತೇ ಆಹ್ ಬೇರೆ ರೀತಿಯಲ್ಲಿ, ಅಂದ್ರೆ ಯಾವ್ದಾದ್ರೂ ಒಂದೂ ಆಹ್ skit ಹಾಗೆ ಏನಾದ್ರೂ ಮಾಡಿಸಿ, ಅವರಿಗೆ ಅವರ language skill ಅನ್ನು development ಮಾಡ್ಬೇಕು, ಹಾಗೆಲ್ಲ ಇರತ್ತೆ. ಹ್ಮ್ ಹೌದಾ? ಹ್ಮ್ ಹ್ಮ್ ಹ್ಮ್ ಹ್ಮ್. ಹಾಗೆ. ಈಗ exam ಎಲ್ಲ ಹೇಗೆ? ತಿಂಗಳಿಗೊಮ್ಮೆಯಾ? ಅಲ್ಲ. ನಮ್ಗೆ PU ಅವರಿಗೆ ನಾವು, ಅಹ್ college ಇಂದಾನೇ ತಿಂಗಳಿಗೆ ಒಂದು exam ಮಾಡ್ತೇವೆ.

ಅದು ಬಿಟ್ಟು ನಮ್ಗೆ first test mid section .

Second test , ಮತ್ತೆ preparatory ಹಾಗೆಲ್ಲ district level examination ಇರತ್ತೆ. ಹಾ ಹಾ ಹಾಗೆ ಹ್ಮ್ ಹ್ಮ್ ಮತ್ತೆ ಮತ್ತೆ? ಈಗ school ಅಲ್ಲಿ.

ಇಲ್ಲ. ಕೊರೊನದ ಕಾರಣ, ಎರಡು ವರ್ಷದಿಂದ trip trip ಗೆ ಅನುಮತಿ ಕೊಡ್ಲಿಲ್ಲ ಅಂತೆ.

ಈ ಸರಿ ಏನೋ ಅನುಮತಿ ಸಿಕ್ಕಿದ್ದರೆ.

ಹ ಹೌದು, ಎಲ್ಲಿಯಾದರೂ historical places ಹೋಗ್ಬೇಕು ಅಂತ ಎಣಿಸ್ಕೊಂಡಿದ್ದೇವೆ.

ಅದೂ ನಮಲ್ಲಿ actually DDPEO ಇಂದ ನಮ್ಗೆ ಅಂದ್ರೆ ಅನುಮತಿ ಸಿಕ್ಬೇಕು. principal ಮತ್ತೆ.

ಬೇರೆ ಎಲ್ಲ ನಮ್ಮ Core Committee ಇದೆ ಅಲ್ವಾ?

ಆ committee ಇಂದಾ ನಿರ್ಧಾರ ಮಾಡ್ತಾರೆ, ಎಲ್ಲಿಗೆ ಹೋಗುದು ಅಂತ ಹೇಳ್ಕೊಂಡು. ಹ ಹ ಹಾಗೆ. ಹು ಸರಿ, ಹಾಗಾದ್ರೆ ನಾ ಇನ್ನೊಮ್ಮೆ ನಿಮ್ಗೆ call ಮಾಡ್ತೇನೆ ಆಯ್ತಾ.

ನಾನು ಕೆಲಸದಲ್ಲಿ ನೀವು?

ನಾನು ಹುಷಾರಿದ್ದೇನೆ ನೀವು?

ಹ್ಮ್ ವಿಶೇಷ ಏನಿಲ್ಲ ನಂದು ನಾಡಿದ್ದು ಒಂದ್ ಅಕ್ಕಂದು birthday ಉಂಟು.

So ಅದಕ್ಕೆ shopping ಮಾಡ್ಬೇಕಿತ್ತು.

So ಏನ್ idea ಇದೆಯಾ?

ಹೌದಾ ಯಾವುದ್ರಲ್ಲಿ shop ಮಾಡ್ತಿದ್ದೀರಾ? ಅಹ್ ಅಲ್ಲ gift ಯಾವುದು ಕೊಡುದು ಅಂತ ನೋಡ್ಬೇಕು ಒಂದು.

ಅಕ್ಕ ಅಲ್ಲ dress ಇಷ್ಟ ಆಗ್ಬೋದು dress ಕೊಡಿ.

ನಂಗೊಂದು ಅಷ್ಟೆಲ್ಲ idea ಇಲ್ಲ ಮಾರ್ರೆ ಹುಡುಗಿಯರಿಗೆಲ್ಲ dress ತೆಗೆಸಿ ಕೊಡ್~ ಕೊಡ್ಲಿಕ್ಕೆ.

ಹೌದಾ ಯಾವ ತರ ಬೇಕು ಹೇಳಿ ನಾನು ಕೊಡ್ತೇನೆ idea ನಿಮಗೆ.

ಯಾವ ತರ ಬಟ್ಟೆ ಇಷ್ಟ ಆಗ್ತದೆ ಅಕ್ಕನಿಗೆ?

ಅಕ್ಕ ಅಹ್ ತುಂಬಾನೇ ಒಂದು ಸೀರೆ ಎಲ್ಲ ತುಂಬಾ ಹಾಕ್ತಾರೆ ಸೀರೆ ಚೂಡಿ ಎಲ್ಲ. ಹೌದಾ ಅಂಗಡಿಯಲ್ಲಿ ತಗೋಳ್ತೀರಾ ಅಥವಾ online ಅಲ್ಲಿ ಎಲ್ಲ ಮಾಡ್ಬೇಕಂತಿದ್ದೀರಾ?

ಅಹ್ ಅಂಗಡಿಯಲ್ಲಿ ತಗೋಳ್ವ ಅಂತ ಉಂಟು but ನಂಗೆ ಇಲ್ಲಿ ಒಂದ್ ಅಷ್ಟೊಂದ್ ಪರಿಚಯ ಇಲ್ಲ ಅಂಗಡಿಯಲ್ಲಿ.

Online ಅಲ್ಲಿ ನೋಡಿ online shopping ಮಾಡಿ ಅದ್ರಲ್ಲಿ ಒಳ್ಳೆ ನಿಮಗೆ ತುಂಬಾ collections ಸಿಗ್ತದೆ.

But ನಾನು ಇಲ್ಲಿ ತನಕ online ನಲ್ಲಿ ತುಂಬಾ purchase ಮಾಡ್ಲಿಲ್ಲ.

ಆ hello .

ನಾನು ಇಲ್ಲಿ ತನಕ online ಅಲ್ಲಿ ಏನಾದ್ರು purchase ಮಾಡ್ಲಿಲ್ಲ ತಕ್ಕೋಳಿಲ್ಲ ಏನು.

Online ನಲ್ಲಿ ಒಳ್ಳೆ ಸಿಗ್ತದೆ ಒಳ್ಳೆ quality ಇರ್ತದೆ ಮತ್ತೆ ನಿಮ್ಗೆ ಕಡಿಮೆಯಲ್ಲಿ ಕೂಡ ಸಿಗ್ತದೆ.

ನಾ~ ನಾನೆಂತ ಗೊತ್ತ ನಾನ್ just ಜಯಲಕ್ಷ್ಮೀ ಇಲ್ಲೆಲ್ಲಾ Udyavara ಕೆ ಹೋಗಿ purchase ಮಾಡ್ತಿದ್ದೆ ಅಥವಾ ಇಲ್ಲಿ ಪಾಟೀಲ so ಹಾಗೆ ಇಲ್ಲಿ ಹೋಗಿ ತಕ್ಕೊಳ್ತಿದ್ದೆ ಬಟ್ಟೆ ಎಲ್ಲ ತಕ್ಕೊಳ್ತಿದ್ದೆ.

ಹೌದಾ ನಿಮಗೆ ಬಟ್ಟೆ ತಗೊಳ್ಬೇಕಂತ ಇದ್ರೆ online ನಲ್ಲಿ Myntra ಅಂತ ಉಂಟು.

ಅದ್ರಲ್ಲಿ search ಮಾಡಿ ಅದ್ರಲ್ಲಿ ಒಳ್ಳೆ ಒಳ್ಳೆ ಬಟ್ಟೆ ಸಿಗ್ತದೆ ಅಂದ್ರೆ ಒಳ್ಳೆ branded ಬಟ್ಟೆಯೆಲ್ಲ ಸಿಗ್ತದೆ ಸೀರೆ ಎಲ್ಲ ತುಂಬಾ ಇರ್ತದೆ.

ಅಲ್ಲ ರಿಯಾಯಿತಿ ಎಲ್ಲ ಇರ್ತದಾ ಹೇಗೆ ರಿಯಾಯಿತಿ ಎಲ್ಲ ಅದ್ರಲ್ಲಿ.

ಹಾ discount ಕೂಡ ಉಂಟು ನಿಮ್ಗೆ ರಿಯಾಯಿತಿ ಕೂಡ ಇರ್ತದೆ ಅದ್ರಲ್ಲಿ.

ಹಾ ನಿಮ್ಗೀಗ ಒಂದು ಸಾವಿರದ ಐನೂರದ್ದು ಬಟ್ಟೆ ಇದ್ರೆ ನಿಮ್ಗೆ ಅದು ಏಳ್ನೂರು ರುಪಾಯಿ ಸಿಗ್ತದೆ.

Quality ಇದೆಲ್ಲ ಬಟ್ಟೆದ್ ಇದೆಲ್ಲ ಒಳ್ಳೆ ಬರ್ತದಲ್ಲ quality ಎಲ್ಲ. ಹಾ ಹೌದು ಬಟ್ಟೆಯದ್ದು material ಎಲ್ಲ ಒಳ್ಳೆ ಇರ್ತದೆ ಅಲ್ಲಿ ಕೊಟ್ಟಿರ್ತಾರೆ ನಿಮ್ಗೆ ಯಾವ ಬಟ್ಟೆ ಬೇಕು ಬಟ್ಟೆದು ಬಗ್ಗೆ ಎಲ್ಲ ಕೊಟ್ಟಿರ್ತಾರೆ ಅದು ಹೇಗೆ ಇರ್ತದೆ ಅಂತ ಎಲ್ಲ.

ಅಲ್ಲ ನೀವೇ ಎಲ್ಲ ಅದ್ರಲ್ purchase ಮಾಡುದಾ ತಗೊಳುದಾ. ಹಾ ಅದ್ರಲ್ಲೇ purchase ಮಾಡುದು ಮತ್ತೆ ಬೇಕಾದ್ರೆ ಬೇರೆಯವರು ತಕ್ಕೊಂಡದ್ದು photo ಎಲ್ಲ ಹಾಕಿರ್ತಾರೆ ನೀವು ನೋಡ್ಬೋದು ಅದ್ರಲ್ಲಿ ಬಟ್ಟೆ quality ಎಲ್ಲ.

Okay ಅಂದ್ರೆ ಈಗ ನಮ್ಗೆ ಅದು size ಆಗ್ಲಿಲ್ಲ ಅಂತಿದ್ರೆ .

ಹಾ ವಾಪಾಸ್ ಹಾ ಹಣ ಕೂಡ ವಾಪಾಸ್ ಬರ್ತದೆ. ಓ ಹಾಗೆ ಎಲ್ಲ ಉಂಟಾ ಅದ್ರಲ್ಲಿ ಅಂದ್ರೆ purchase ಅಂದ್ರೆ ನಾವು ಬಟ್ಟೆ ಮನೆಗೆ ಬಂದ್ ಮೇಲೆಯಾ ಹಣ ಕೊಡುದಾ ಅಥವಾ ಅಲ್ಲೇ ಅಲ್ಲೇ ಹಣ ಕೊಡ್ಬೇಕಾ? Option ಉಂಟು ನೀವು ಮನೆ ಬಂದು ಬೇಕಾದ್ರೆ ಕೊಡ್ಬೋದು ಮನೆಗೆ ಬಂದ್ಮೇಲೆ ಕೂಡ ಕೊಡ್ಬೋದು ಅಥವಾ ನೀವು ಮೊದ್ಲೇ ಬೇಕಾದ್ರೆ payment online ಅಲ್ಲಿ ಕೂಡ ಮಾಡ್ಬೋದು. Okay ನಂಗೊಂದು ಸಹಾಯ ಮಾಡ್ತಿಯಾ ನೀನು?

ಏನಿಲ್ಲ ನಂಗೆ ಅಕ್ಕನಿಗೊಂದು ಅದೇ just ಒಂದು ಒಳ್ಳೆ ಬಟ್ಟೆ ಒಂದ್ order ಮಾಡ್ಬಿಡಾ ನನ್ನ ಮನೆ address ಗೆ.

ಹಾ ಸರಿ ನಾನು ಮಾಡ್ತೇನೆ ನಿಮ್ಮದು ಮನೆ address ಗೆ ನೀವು ಅಲ್ಲಿ pay ಮಾಡಿ ಅಲ್ಲಿ ಹಣ ಕೊಟ್ರೇ ಆಯ್ತು. Okay ನಂದು address ಕಳಿಸ್ತೇನೆ ಮತ್ತೆ ನನ್ನ ಅಕ್ಕನಿಗೆ ಯಾವ ತರದ್ದು ಬಟ್ಟೆ ಹಾಕ್ತಾಳೆ ಅಂತ photo ನಿಮ್ಗೆ WhatsApp ಮಾಡ್ತೇ ಆಯ್ತಾ.

ಹಾ ಸರಿ ಪರವಾಗಿಲ್ಲ ಆಯ್ತು ಹಾ.

ಹ ಆರಾಮ್ ಆರಾಮ್ ಸರಿ bye ನಂಗೆ call ಬರ್ತುಂಟಾಯ್ತಾ bye bye .

ಹಾ ಚೆನ್ನಾಗಿದ್ದೀನಿ ಏನ್ ಮಾಡ್ತಾ ಇದ್ಯ?

ಹೌದಾ coffee ಆಯ್ತಾ?

ಹಾ ಇದು Christmas ಹಬ್ಬ holidays ಕೊಟ್ಟಿದ್ರಲ್ಲ one week ಏನ್ ಮಾಡ್ದೆ? ಹೌದಾ ಅದು one week ಕೊಟ್ಟಿದ್ರು ನಾನು Christmas ಹಬ್ಬಾನೇ ಅಲ್ಲ ಚೆನ್ನಾಗ್ ಮಾಡೋದು. ಅದು ಮೂರ್ ದಿವ್ಸ ಮನೆಗೆ paint ಮಾಡೋದು ಎಲ್ಲಾ friends ಗೆಲ್ಲ ಮನೆಗೆ invite ಮಾಡ್ಬೇಕಲ್ಲ.

ಹಾ ಇಲ್ಲ ಅದಕ್ಕೆ ಎರ್ಡ್ ದಿಸ ಆಯ್ತು.

ಎಲ್ಲಾ ತರ್ಸ್ಕೊಂಡು ಚೆನ್ನಾಗ್ ಹಬ್ಬ ಎಲ್ಲ ಮಾಡಿದ್ದೀನಿ Christmas ಹಬ್ಬ. Full ಜೋರ್ ಮಾಡಿದಂಗ್ ಇದ್ಯ ಮತ್ತೆ. ಹ ತುಂಬಾ ಜೋರಾಗಿ ಮಾಡಿದ್ದೀನಿ. ಎಲ್ಲರ್ ಬಂದಿದ್ರ friends ಎಲ್ಲರು? ಹಾ ಎಲ್ಲರೂ ಬಂದಿದ್ರು friends ಎಲ್ಲಾರು ಬಂದಿದ್ರು.